ಈ ಈ ಅವರ ಪಕ್ಕದಲ್ಲಿ ಒಬ್ರು ಬಿಲಿ ಕಲರ್ ಶರ್ಟ್ ಹಾಕೊಂಡೊನು ನಿಂತಿರೋದು ಮತ್ತ ಅಲ್ಲಿ ಬಂದೂನು ಬ್ಲೂ ಕಲರ್ ಶರ್ಟ್ ಹಾಕೊಂಡ್--

ಅನೇಕ ಪ್ರೀತಿಯ ಸ್ಟಡಿ ಬುಕ್ಸು ಮತ್ತೆ ಅನೇಕ ಜಿ_ಕೆ ಬುಕ್ಸು ಅನೇಕ ಮುಂತಾದ ಬುಕ್ಕು ಗಳನ್ನು ಈ ದೃಶ್ಯದಲ್ಲಿ ನಾವು ನೋಡಬಹುದು.

ಒಂದು ಒಂದು ಮಸೀದಿ ಗೇಟಿನ ಕಾವಲಿಯ ದೃಶ್ಯ.

ಈ ಬಂದು ಗೇಟ್ ಓಪನ್ ಮಾಡಲಾಗಿದೆ.

ವಸ್ತುಗಳನ್ನು ಬ್ಯಾಸ್ಕೆಟ್ ಗೆ ಹಾಕೊಳ್ಳುತ್ತಿರುವುದನ್ನು ಇಲ್ಲಿ ನಾವು ನೋಡಬಹುದು ಇಲ್ಲಿ ಕ್ರಿಸ್ಮಸ್ ಟೈಮ್ ಅನ್ಸುತ್ತೆ ಬಂದು ಎಲ್ಲ ಕ್ರಿಸ್ಮಸ್ ತೋರಣಗಳನ್ನು ಕಟ್ಟಿರುವಂಥದ್ದು ಮತ್ತು ಇಲ್ಲಿ ದೊಡ್--

ಮತ್ತಿಲ್ಲಿ ಎಲ್ಲಾ ಸ್ಕೂಲ್ ಯೂನಿಫಾರ್ಮ್ದಲ್ಲಿ ಇರುವುದನ್ನು ನಾವು ನೋಡ್ಬೋದು ಆದರೆ ಸ್ವಲ್ಪ ಇಬ್ಬರು ಮೂರ್ ಜನ ಬಂದು ಕಲರ್ ಡ್ರೆಸ್ ಅಲ್ಲಿ ಇರುವುದನ್ನು ನಾವು ನೋಡ್ಬೋದು

ಇದರಲ್ಲಿ ಕ್ಯೂ ನಲ್ಲಿ ನಿಂತಿರುವುದನ್ನು ನೋಡಬಹುದು ಇಲ್ಲಿ ಈ ಇಮೇಜ್ ತೆಗ್ದಿರುವಂತ ಟ್ರಕ್ಕಿನ ಮುಂದೆ ಎರಡು--

ಈ ದೃಶ್ಯದಲ್ಲಿ ನಾವು ಅನೇಕ ವಸ್ತುಗಳು ಸೂಪರ್ ಮಾರ್ಕೆಟ್ ಅಲ್ಲಿ ಜೋಡಿಸಿಟ್ಟಿರುವುದನ್ನು ನಾವು ಇಲ್ಲಿ ನೋಡಬಹುದು.

ಈ ದೃಶ್ಯದಲ್ಲಿ ಒಂದು ನಾರ್ತಕಿ ಎಂಬ ಹೋಟೆಲ್ ಅನ್ನು--

ಆಚ್ಗಡೆ ಭಾಗದಲ್ಲಿ ಪೂರ ಡೆಕೋರೇಷನ್ ಅನ್ನು ಮಾಡಿದ್ದಾರೆ ಮತ್ತಿಲ್ಲಿ ತುಂಬಾ ಕೂಟ ಬಂದು ಮತ್ತಿಲ್ಲಿ ಕರ್ನಾಟಕ--

ಎಲ್ಲಾರು ಮೊಬೈಲು ಮಾತಾಡುತ್ತಿರುವುದು ಎಲ್ಲದನ್ನು ಗಮನಿಸಬಹುದು.

ದೊಡ್ಡ ದೊಡ್ಡ ಸ್ಪೀಕರ್ ಅನ್ನು ನಾವು ನೋಡಬಹುದು.

ಬಂದು ಬರೀ ಒಂದ್ ಐದಾರ್ ಜನ ನಮಾಜ್ ಅನ್ನು ಮಾಡುತ್ತಿರುವುದನ್ನು ಇಲ್ಲಿ ನಾವು ನೋಡಬಹುದು ಮತ್ತಿಲ್ಲಿ ಅನೇಕ ಬುಕ್ಸ್ ಗಳು ಮತ್ತಿಲ್ಲಿ--

ಅಡುತ್ತಿರುವುದನ್ನು ಮತ್ತು ಕಾರನ್ನು ಎತ್ತಿಕೊಂಡು ಕೆಳಗಡೆ ಏನೋ ಸರ್ವಿಸ್ ಅನ್ನು ಮಾಡುತ್ತಿರುದನ್ನು ಇಲ್ಲಿ ನಾವ ನೋಡ್ಬೊದು ಮೆಕ್ಯಾನಿಕ್ ಸೆಟ್ಟು ಅನೇಕ ಡ್ರಿಲ್ಲಿಂಗ ಮಷೀನ್ ಗಳನ್ನು ಇಲ್ಲಿ ನಾವು--

ಕಿ ಅನ್ನು ಒಂದು ಮಹಿಲೆಗೆ ಕೊಡುತ್ತಿರುದನ್ನು ನಾವು ನೋಡಬೊದು.

ಎರಡ್ ಎಲ್_ಇ_ಡಿ ಲೈಟ್ ಅನ್ನು ಆನ್ ಮಾಡಿ ಮತ್ ಇಲ್ಲಿ ಇಬ್ಬರು ಮನುಷ್ಯರು ಒಬ್ಬ ಆಟೋ ದಲ್ಲಿ ಒಬ್ಬ.